ದೇವರ ಗುಡಿ ಗುಡಿ ಪಕ್ಕದಾಗೆ ಮರ ಇದು ನಮ್ಮೂರಲ್ಲೂ ಈ ತರಾನೇ ಎರಡು ಮೂರು ಗುಡಿ ಅದಾವ.

ಇದು ಗಾರ್ಡನ್ ಗಾರ್ಡನ್ ಹತ್ರ ಪಾರ್ಕಿಂಗ್ ಮಾಡಿದೆ ನಾವು ಎಲ್ಲನ ಹೋದಾಗ ಪಾರ್ಕಿಂಗ್ ಎಲ್ಲ ಮಾಡ್ತೀವಿ ಪಾರ್ಕಿಂಗ್ ಜಾಗ ಇಲ್ಲಾಂದ್ರೆ ಬಾರಿ ಸಮಸ್ಯೆ ಆಗುತ್ತೆ.

ಅಲ್ಲೇ ನೀರ್ ಕುಣಕೋತ ಆಟ ಆಡ್ಕೋತ ದೋಸ್ತ್ರ ಹತ್ರ ಬಿ ಬೇಸಿಗೆ ಟೈಮ್ ಲ್ಲಿ ಅಲ್ಲೇ ಕೂತು ಓದೋದು ಎಲ್ಲ ಚೆನ್ನಾಗಿತ್ತು .

ಹ ನಾವು ಎಲ್ಲನ ಫ್ರೆಂಡ್ಸ್ ಜೊತಿ ಏನಾನ ಖಾರಿ ಖರೀದಿ ಮಾಡಕ್ಕಾಗಲಿ ಹೋಗಕ್ಕಾಗಲಿ.

ಇದು ಮಾಮೂಲಿ ಈಗ ಹೊರಗಡೆ ಸಿಗೋದು ಕಷ್ಟ ಜೂನ್ ಲ್ಲಿ ನೋಡಿದ್ದೀವಿ ನಾವು ಟು ಪ್ರವಾಸ.

ಆ ಇಲ್ಲಿ ನಮಗೆ ಹೆಂಗ್ ಮಂದಿರ ಆ ಇದು ಚರ್ಚ್ ಅವೇ ತರ ಇದೂನು ಮಜೀದ್.

ಹ ನಾವು ವಾಹನ ಓಡ್ಸೋದಾಗಲಿ ಹುಷಾರಾಗಿ ಓಡ ಬೇಕು ಅಹ ಅದರಲ್ಲಿ ಸಿಟಿ ಯಲ್ಲಿ ಬಹಳ ಹುಷಾರಾಗಿ ಓಡ ಓಡಾಡಬೇಕು.

ನಾವೆಷ್ಟೇ ಕೆಲಸ ಆಗೋ ಮಾಡಿ ಬಂದು ಡಾನ್ಸ್ ಅಥವಾ ಸಂಗೀತ ಕೇಳಕೊಂತ ಸ್ವಲ್ಪ ಕುಣಿದಾಡಿದರೆ--